ಇದು ಒಂದು ಅಂಗಡಿ ಆ ಅಂಗಡಿಯಲ್ಲಿ ಮಕ್ಕಳು ಆಡುವ ಆಟಿಕೆ ಅಥವಾ ಸಾಮಾನುಗಳನ್ನು ನೋಡಬಹುದು ಅಲ್ಲಿ ತುಂಬಾ.

ಕೈಯನ್ನು ಕಾಣಬಹುದು ಅಲ್ಲಿ ಒಂದು ಬಾಟಲ್ ಎದೆ ಆ ಬಾಟಲಿನ ಹೆಸರು ಪ್ರೀಜ್ ಮತ್ತು ಒಂದು ಗ್ಲಾಸ್ ಇದೆ.

ಊಟ ಮಾಡಿದ ಪ್ಲೇಟುಗಳನ್ನು ಕಾಣಬಹುದು ಮತ್ತು ಆ ಟೇಬಲ್ ಮೇಲೆ ಒಂದು ಸ್ಪೂನ್ ವೇಸ್ಟ್ ಪೇ

ಇದು ಒಂದು ಸ್ಕೂಲ್ ಮುಂದಿನ ಗೇಟು ಆ ಗೇಟು ನೀಲಿ ಬಣ್ಣದಿಂದ ಕೂಡಿದೆ ಮತ್ತು ಆ ಸ್ಕೂಲಿನ ಹೆಸರು ದೇಚ್ಚನ್ ಇಂಟರ್ನ್ಯಾಷನಲ್ ಸ್ಕೂಲ್ .

ಬಿಳಿಯ ಗೋಡೆ ಮೇಲೆ ನಂಬರ್ ಗಳನ್ನು ಬರೆದಿದ್ದಾರೆ ಟೂ ಸಿಕ್ಸ್ಟಿ ಟೂ ಟೂ ಸಿಕ್ಸ್ಟಿ ಥ್ರೀ ಎಂಬ ನಂಬರ್ ಅನ್ನು ಬರೆದಿದ್ದಾರೆ.

ಆ ಮಸೀದಿಯಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತುರುವುದನ್ನು ಕಾಣಬಹುದು.

ಅವು ತುಂಬಾ ತುಂಬಾ ದೊಡ್ಡದಾದ ಬಿಲ್ಡಿಂಗ್ ಗಳು ಆಗಿವೆ.